ಇದು ಒಂದು ಕಾಲೇಜ್ ಗೆ ಸೇರಿರುವಂತಹ ಗ್ರಂಥಾಲಯವಾಗಿದೆ ಇಲ್ಲಿ ಹಲವಾರು ಬುಕ್ಕುಗುಳು ನಮಗೆ ದೊರೆಯುತ್ತವೆ.

ಈ ರಸ್ತೆ ಒಂದು ಕಾಡಿನ ಮಧ್ಯದಲ್ಲಿ ಕಂಡುಬರುತ್ತದೆ ಈ ರಸ್ತೆಯಲ್ಲಿ ಒಂದು ವೆಹಿಕಲ್ ಬರುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ರೆಸಾರ್ಟ್ ನ ರೀತಿ--

ನೋಡಲು ಹಚ್ಚ ಹಸಿರಾದ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಅದರ ಮದ್ಯೆ ನೀರು ಹರಿಯುತ್ತಿರುವುದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಹಲವಾರು ಹಣ್ಣಿನ ಅಂಗಡಿಗಳು ನೋಡಲು ಒರೆಂಜ್ ಕಿತ್ತಳೆ ದ್ರಾಕ್ಷಿ ಸೇಬು ಎಲ್ಲ ತರಹದ ಹಣ್ಣುಗಳು ಇದ್ದವೇ